ಮತ್ತೆ ಇಲ್ ಕಾರಿಡಾರ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಕಂತ ವಿದ್ಯಾರ್ಥಿಗಳು ಎಷ್ಟು ಚೆಂದವಾಗಿ ಇರ್ತಾರೆ. ಡಬಲ್ ಆಫ್ಟರ್ ಗಳು ಕಾಲೇಜ್ ಲೈಫ್ ಈಸ್ ಬೆಸ್ಟ್ ಲೈಫ್ .

ದೇವಸ್ಥಾನಗಳಲ್ಲಿ ಯಾಕೋ ಶಾಂತಿಯುತ ನೆಮ್ಮದಿ ತಣ್ಣನೆ ಗಾಳಿ ಇರುವುದರಿಂದ ಒಳ್ಳೆಯ ದಿಕ್ಕ್ ದಿಕ್ಕ್ ಗಳನ್ನೂ ನೋಡಿ ಅನುಸಾರವಾಗಿ ಆಯಾದ ಪ್ರಕಾರ ದೇವಸ್ಥಾನಗಳನ್ನೂ ನಿರ್ಮಿಸುತ್ತಾರೆ.

ಎಲ್ಲ ಹೊರಗಡೆ ಹೋದಾಗ ನಮ್ ಹಳ್ಳಿಕಡೆ ಇಂಥವೆಲ್ಲ ಕಾಣೋದಿಲ್ಲ ಹೊರಗಡೆ--

ಎ ಟಿ ಎಮ್ ಗಳಲ್ಲಿ ನಮಿಗೆ ಅಲ್ಲಿಯಅರ್ಜೆಂಟ್ ಎಮರ್ಜೆನ್ಸ್ ಹಣ ಬೇಕಾದಲ್ಲಿ--

ಒಳ್ಳೆ ಸಂಬಂಧವನ್ನು ಬೆಸೆಯುವ ಮಂಟಪ ಎಂದು ಸಹ --

ಅವನನ್ನ ಜೀವಂತವಾಗಿರುವ ಜೀವಂತವಾಗಿಯೆ--

ಸಂತೆ ಬಜಾರ್ ನಾವು ಸಂತೆ ಬಜಾರ್ ಅಂದ್ರೆ ಮಾರ್ಕೆಟ್ ನಲ್ಲಿ ನೋಡೀರ್ತ್ತೀವಿ ಎಲ್ಲ ರೀತಿ ಸೊಪ್ಪುಗಳು--

ಅಪ್ಪುಅವರ ಇದು ಸ್ಟೇಡಿಯಂ ಉಳ್ಳ ಗಾಡಿ ಆಗಿರುತ್ತದ್ದೆ ಇದರಲ್ಲಿ ನಾವು ಎಲ್ಲಿಗದ್ರು ಟ್ರಿಪ್ ಹೋಗ್ಬೇಕಾದರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂತ ಇದನ್ನ ಬಲೇಸು ಬಳಸುತ್ತವೆ.

ಜಾತ್ರೆ ಹರಿ ದಿನಗಳಲ್ಲಿ ಇತರನಾದ ದೃಶ್ಯಗಳನ್ನು ಕಾಣಬಹುದು ಲೈಟಿಂಗ್ಸ್ ಪೆಂಡಾಲ್ ಲೆಲ್ಲ ಹೊಡೆದು ತುಂಬಾ ಸುಂದರವಾಗಿ ಮದುವೆಗಳಲ್ಲಿ.

ಇವರು ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಗಳು ಆಗಿರ್ತಾರೆ ಮನೆಯನ್ನ ಯಾವ ರೀತಿ ನಿರ್ಮಿಸಬೇಕು ಯಾವ ರೀತಿಯಾದ ಸಿಮೆಂಟ್ ಗಳನ್ನೂ ಬಳಕೆ ಮಾಡ್ಬೇಕು ಹಾಗು ಯಾವ್ ರೀತಿಯಾಗಿ ಪಿಲ್ಲರ್ ಗಳನ್ನೂ ನಿಲ್ಸ್ಬೇಕು ಎಂಬುಹುದರ ಬಗ್ಗೆ ಇಂಜಿನಿಯರ್ ಗಳು ಮಾಹಿತಿಯನ್ನ ನೀಡಿದ್ದಾರೆ.

ಸೆಲ್ಫಿ ಗಳನ್ನೂ ತೆಗೆದು ಕೊಳುತ್ತೇವೆ.

ಗುಡಿ ಹತ್ತಿರ ಗೋಪುರ ಗಳನ್ನು ನಿರ್ಮಿಸಿದ್ದಾರೆ ದ್ವಾರ ಬಾಗಿಲ ಹತ್ತಿರ ಗುಡಿಯ ಒಳಗಡೆ ಹೋದ ತಕ್ಷಣವೇ ಕಾಣುತ್ತೆದ್ದೆ.